ಹಾಗೂ ಗೋಡೆಯ ಮೇಲೆ ಚಿಕ್ಕ ಚಿಕ್ಕ ಗಿಡಗಳನ್ನು ಇಟ್ಟಿದ್ದಾರೆ.

ಇದರಲ್ಲಿ ಹಲವು ಜನರು ಬಿಳಿ ಬಣ್ಣದ ಟೋಪಿಯನ್ನು ಧರಿಸಿದ್ದಾರೆ.

ಆ ಹೂಗಳನ್ನು ಬಕೆಟ್ ಗಳಲ್ಲಿ ಹಾಕಿಟ್ಟಿದ್ದಾರೆ.

ಆ ಹೂವುಗಳು ವಿಧ ವಿಧವಾದ ಬಣ್ಣದ ಹೂಗಳಾಗಿದೆ.

ಆ ಅಂಗಡಿಯಲ್ಲಿ ವಿಧವಿಧವಾದ ಗಾಜಿನ ಗ್ಲಾಸ್ ಗಳನ್ನು ಕಾಣಬಹುದು.

ಅದು ಸಾಕಷ್ಟು ಡಿಸೈನ್ ಗಳಲ್ಲಿ ತೊಡಗಿವೆ.

ಆ ಅಂಗಡಿಯಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಇಟ್ಟಿದ್ದಾರೆ.

ಹಾಗು ಟೇಬಲ್ ಮೇಲೆ ವಿಧವಿಧವಾದ ಗಿಡಗಳನ್ನು ಇಟ್ಟಿದ್ದಾರೆ.

ಹಾಗೂ ಅಲ್ಲಿ ಮೂರು ಬೆಳ್ಳಿ ದೀಪಗಳನ್ನು ಇಟ್ಟಿದ್ದಾರೆ.

ಇದರ ಹೆಸರು ನಿಸರ್ಗ ಪಾರ್ಕ್ .

ಅದರ ಹೆಸರು ಪೋಸ್ಟ್ ಅಂಡ್ ಟೆಲಿಗ್ರಾಂ ಆಫೀಸ್ .

ಹಾಗು ಅಲ್ಲಿ ಒಂದು ಎಲೆಕ್ಟ್ರಿಕ್ ಮಷೀನ್ ಅನ್ನು ಇಟ್ಟಿದ್ದಾರೆ.

ಅಲ್ಲಿ ಸಾಕಷ್ಟು ಬೋರ್ಡ್ ಗಳನ್ನು ಹಾಕಿದ್ದಾರೆ.

ಅದರ ಸುತ್ತ ಮುತ್ತಲು ಮರ ಗಿಡಗಳನ್ನು ಕಾಣಬಹುದು.

ಹಾಗೂ ಅಲ್ಲಿ ಎ_ಸಿ ಫ್ಯಾನ್ ಗಳನ್ನು ಕಾಣಬಹುದು.

ಹಾಗೂ ಅಲ್ಲಿ ದೊಡ್ಡ ದೊಡ್ಡ ಟ್ಯಾಂಕ್ ಅನ್ನು ಕಾಣಬಹುದು.

ಅಲ್ಲಿ ಸಾಕಷ್ಟು ಸ್ಟಿಕರ್ಸ್ ಗಳನ್ನು ಅಂಟಿಸಿದ್ದಾರೆ.

ಹಾಗು ಅಲ್ಲಿ ಒಬ್ಬ ವ್ಯಕ್ತಿ ಹಸಿರು ಬಣ್ಣದ ಜಾಕೆಟ್ ಅನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡಿದ್ದಾನೆ.

ಅದರ ಅಕ್ಕ ಪಕ್ಕದಲ್ಲಿ ಸ ಹಲವಾರು ಅಂಗಡಿಗಳಿವೆ.

ಹಾಗು ಇಬ್ಬರು ಕುರ್ಚಿಯ ಮೇಲೆ ಕುಳಿತುಕೊಂಡಿದ್ದಾರೆ.

ಹಾಗು ಅಲ್ಲಿ ಲೆಕ್ಸಸ್ ಎಂದು ಬರೆದಿದ್ದಾರೆ.

ಇಲ್ಲಿ ವಿಧ ವಿಧವಾದ ಡ್ರೈ ಫ್ರೂಟ್ಸ್ ಗಳನ್ನು ಇಟ್ಟಿದ್ದಾರೆ.

ಹಾಗು ಅಲ್ಲಿನ ಸೆಲ್ಫ್ ಗಳಲ್ಲಿ ಚಾಕ್ಲೆಟ್ ಗಳನ್ನು ಕಾಣಬಹುದು.

ಡ್ರೈ ಫ್ರೂಟ್ಸ್ ನೆಲ್ಲ ಡಬ್ಬದಲ್ಲಿ ಹಾಕಿಟ್ಟಿದ್ದಾರೆ.

ಮೇಲೆ ಸಾಕಷ್ಟು ಕಬೋರ್ಡ್ ಗಳನು ಕಾಣಬಹುದು.

ಹಾಗು ಅಲ್ಲಿ ಕೆಲವು ಮಂದಿಯನ್ನು ಕಾಣಬಹುದು.

ಕಾಣಬಹುದು ಹಾಗೂ ಅಲ್ಲಿ ಪೈಪ್ ಗಳನ್ನು ಕೂಡ ಕಾಣಬಹುದು.

ಅದು ಕುದುರೆ ಹಾಗು ಅದರ ಮೇಲೆ ಒಬ್ಬ ಮಹಿಳೆ ಕುಳಿತಿರುವಂತೆ--

ಗೋಡೆಯ ಮೇಲೆ ಮೆನ್ಯೂ ಕಾರ್ಡ್ ಅನ್ನು ಹಾಕಿದ್ದಾರೆ.

ಇಲ್ಲಿ ಫ್ಯಾನ್ ಹಾಗು ಲೈಟಿಂಗ್ಸ್ ಗಳನ್ನು ಕಾಣಬಹುದು.

ಹಾಗು ಅಲ್ಲಿ ಒಂದು ಸಿ_ಸಿ_ಟಿ_ವಿ ಕ್ಯಾಮರಾ ಹಾಗು ಕ್ಲಾಕ್ ಇದೆ.